ವಿದ್ಯುತ್ ಕಂಬವು ಕಾಣಸ್ತಿದೆ ಮತ್ತು ಹಲವಾರು ವಿದ್ಯುತ್ ತಂತಿಗಳು ಕಾಣಿಸುತ್ತಿವೆ.

ಮತ್ತು ಹಲವಾರು ವಿದ್ಯುತ್ ದೀಪಗಳು ಕಾಣಿಸುತ್ತಿವೆ ಮತ್ತು ಒಂದು ಗಾಳಿ ಯಂತ್ರವು ಇದೆ.

ಮತ್ತು ಈ ಗುಹೆಯ ಪಕ್ಕದಲ್ಲಿ ಒಂದು ಸಣ್ಣ ಕಿಂಡಿಯು ಇದೆ ಮತ್ತು ಗುಹೆಯ--

ಈ ಚಿತ್ರದಲ್ಲಿ ನಮಗೆ ಒಂದು ಚೌರದ ಅಂಗಡಿಯು ಕಾಣಿಸುತ್ತಿದೆ.